ಒಂದು ವ್ಯಕ್ತಿ ಒಂದು ಚಿಕ್ಕ ಮಗುವಿನ ಪಕ್ಕ ಕುಳಿತಿದ್ದಾನೆ.

ಇದು ಒಂದು ದೊಡ್ಡದಾದ ಕಟ್ಟಡದ ಹೊರಾಂಗಣದ ಚಿತ್ರವಾಗಿದೆ.

ಈ ಚಿತ್ರದಲ್ಲಿ ನಾವು ಒಂದು ಕಪ್ಪು ಬಣ್ಣದ ಗೇಟ್ ಅನ್ನು ಕಾಣಬಹುದು.

ಹಾಗೂ ನೀಲಿ ಬಣ್ಣದ ದೊಡ್ಡದಾದ ಕಂಪಾರ್ಟ್ಮೆಂಟ್ ಡೆಸ್ಕ್ ಅನ್ನು ಇಟ್ಟಿದ್ದಾರೆ.

ಡೆಸ್ನ ಮೇಲೆ ಒಂದು ವಾಟರ್ ಬಾಟಲ್ ಇದೆ.

ಒಂದು ಬಸ್ಸು ಬಿಳಿ ಹಾಗು ನೀಲಿ ಬಣ್ಣದ್ದಾಗಿದೆ ಇನ್ನೊಂದು ಬಸ್ಸು ಕೇಸರಿ ಬಣ್ಣದಾಗಿದೆ.

ಇದು ಒಂದು ಗ್ರೌಂಡ್ ನ ಚಿತ್ರವಾಗಿದೆ.

ಈ ಚಿತ್ರದಲ್ಲಿ ಮಕ್ಕಳು ರಂಗೋಲಿ ಬಿಡಿಸುತ್ತಿರುವುದನ್ನು ಕಾಣಬಹುದು.

ಇಲ್ಲಿ ಕುಳಿತುಕೊಳ್ಳಲು ಒಂದು ಮೇಜು ಇದೆ.

ಹಾಗು ಒಂದು ಸ್ಕೂಟರ್ ಕೂಡ ನಿಂತಿದೆ.

ದ ಫಿಶ್ ಕಾರ್ಟ್ ಅಂದು ಆಂಗ್ಲ ಹಾಗು ಕನ್ನಡ ಭಾಷೆಅಲ್ಲಿ ದೊಡ್ಡದಾದ ಬೋರ್ಡನ್ನು ಹಾಕಿದ್ದಾರೆ.

ಹಾಗು ಅ ಗೇಟ್ ನ ಹೊರಗಡೆ ಒಂದು ಸ್ಟೂಲ್ ಇದೆ.

ಹಾಗು ಬಹಳಷ್ಟು ಜನನ್ನು ನಡೆದುಕೊಂಡು ಹೋಗುತ್ತಿರುವುದನ್ನು ಕಾಣಬಹುದಾಗಿದೆ.

ಚಿತ್ರದಲ್ಲಿ ನಾವು ಆಸ್ಪತ್ರೆಯ ಹೊರಾಂಗಣವನ್ನು ಕಾಣಬಹುದು.